ಇಲ್ಲಿ ಬಿಲ್ಡಿಂಗ್ ಇನ ಮೇಲ್ಚಾವಣಿಯನ್ನು ನಿರ್ಮಿಸುತ್ತಿದ್ದಾರೆ ಇಲ್ಲಿ ಸಿಮೆಂಟ್ ಹಾಕುವ ಕೆಲಸವೂ ನಡೆಯುತ್ತಿದೆ.

ಬೆಲ್ {bell ನಲ್ಲಿ ಇಟ್ಟಿದ್ದಾರೆ. ಜನರು ಸರ್ದಿ ಸಾಲಿನಲ್ಲಿ ಬಂದು. ಚೀಟಿಯನ್ನು ನೀಡಿ. ಪಡೆಯುತ್ತಿರುವ ಹಾಗೆ ಕಾಣುತ್ತಿದೆ. }

ಇರುವಂಥ ಬ್ಯಾಂಕ್ ಇದರಲ್ಲಿ ಎ.ಟಿ.ಎಂ ಮಿಸಿ ಇದು ಕೂಡ ಇದೆ ಬೇರೆ ಬೇರೆ ಅಂಗಡಿಗಳು ಕಾಣುತ್ತಿದೆ ಹೊರಗಡೆ ಗಾಡಿಗಳು ಎಲ್ಲ ನಿಂತಿವೆ.

ಅಥವಾ ಯಾವುದೊ ಒಂದು ಮಾಲ್ ನ ಎದುರು ಬದಿಯಲ್ಲಿ ನಿಂತ ಹಾಗೆ ಕಾಣುತ್ತಿದೆ ಜನರು ಪರಸ್ಪರ ಮಾತನಾಡುತ್ತಿದ್ದಾರೆ.

ಇಲ್ಲಿ ಯಾವುದೊ ಒಂದು ಮಗುವಿನ ಬರ್ತ್ಡೇ ಗೆ ಒಂದು ಡೆಕೋರೇಷನ್ ಅನ್ನು ಮಾಡಲಾಗಿದೆ ಬಲೂನ್ ಅನ್ನು ಊದಿ ಡೆಕೋರೇಷನ್ ಮಾಡಿದ್ದಾರೆ-

ಹ್ಯಾಪಿ ಬರ್ಡೆ ಎಂದು ಬರೆದಿದ್ದಾರೆ ಸೆಲೆಬ್ರೇಶನ್ ಮಾಡುವ ಮೊದಲು ತುಂಬಾ ಸುಂದರವಾಗಿ ಬಲೂನ್ ನಿಂದ -

ಇದು ಒಂದು ಮಹಿಳೆಯರ ವಸ್ತ್ರ ಸಿಗುವಂಥಹ ಜಾಗ ಇಲ್ಲಿ ಮಹಿಳೆಯರಿಗೆ ಬೇಕಾದ ಉಡುಪುಗಳು ಸಿಗುತ್ತದೆ ಒಂದು ಗೊಂಬೆಗೆ --

ಕೇವಲ ಮಹಿಳೆಯರ ವಸ್ತ್ರಗಳು ಮಾತ್ರವೇ ಕಾಣುತ್ತಿದೆ. ಯಾವುದೊ ಒಂದು ಷೋರೂಮ್ ತರ ಅನಿಸುತ್ತಿದೆ ಅಥವಾ ಬೋಟಿಕ್ ಆಗಿರಬಹುದು.

ಕಾಣುತ್ತಿದ್ದಾರೆ ಆದರೆ ಹೆಚ್ಚಾಗಿ ಎಲ್ಲ ಖಾಲಿ ಖಾಲಿ ಕಾಣುತ್ತಿದೆ ಚೈರ್ ಗಳೆಲ್ಲ ಖಾಲಿ ಇದೆ.

ಈ ಚಿತ್ರದಲ್ಲಿ ದೋಣಿಗಳು ಕಾಣಿಸುತ್ತಿದೆ ಇದು ಒಂದು ಸಮುದ್ರದ ಬದಿಯ ರೀತಿಯಲ್ಲಿ ಕಾಣಿಸುತ್ತಿದೆ ಹಾಗೆಯೆ ಅಲ್ಲಿ ಒಂದು ಲೈಟ್ ಹೌಸ್ ಕೂಡ ಇದೆ.

ಇಲ್ಲಿ ಒಂದು ದಡ ಇದೆ ಎಂಬ ಮಾಹಿತಿ ಸಿಗುತ್ತಿದೆ ಇದಕ್ಕಾಗಿ ಲೈಟ್ ಹೌಸ್ ಅನ್ನು ನಿರ್ಮಿಸಲಾಗಿದೆ.

ಇದು ಆಳ್ವಾಸ್ ಕಾಲೇಜು ಆಗಿದೆ ಈ ಆಳ್ವಾಸ್ ಕಾಲೇಜಿನಲ್ಲಿ ವಿವಿಧ ರೀತಿಯ ಕೋರ್ಸ್ ಗಳು ಇರುತ್ತವೆ ಆಳ್ವಾಸ್ನಲ್ಲಿ --

ಇಲ್ಲಿ ಬಂದರೆ ಬಸ್ಸುಗಳು ಸಿಗಬಹುದು ಕರ್ನಾಟಕದ ಬಸ್ಸಿನ ಹಾಗೆ ಅನಿಸುತ್ತಿದೆ .

ಹಾಗೆ ಹೊರಗಡೆಯಿಂದ ಜನರು ನಿಂತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ. ಇಲ್ಲಿ ಸ್ಟೇಜ್ನಲ್ಲಿ ಯಾವುದೊ ಡ್ಯಾನ್ಸ್ ನಡೆಯುತ್ತಿರಬಹುದು.

ಇಲ್ಲಿ ಚಿತ್ರದಲ್ಲಿ ನಮಗೆ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳು ಬಾಗಿಲಿನ ಬಳಿ ನಿಂತು ಮಾತನಾಡುತ್ತಿರುವ ಹಾಗೆ ಅನಿಸುತ್ತಿದೆ ಹಾಗು --

ಮಾಡಿರುವ ಒಂದು ಬಿಲ್ಡಿಂಗ್ ಥರ ಅನಿಸುತ್ತದೆ ಸುತ್ತಲೂ ಗ್ಲಾಸುಗಳು ಕಾಣಿಸು --

ಆಹ್ಹ್ ಕಾರ್ಯಕ್ರಮವನ್ನು ಜನರು ವೀಕ್ಷಣೆ ಮಾಡುತ್ತಿದ್ದಾರೆ ಸುತ್ತಲೂ ಲ್ ಇಡಿ ಲೈಟ್ ಗಳನ್ನೂ ಅಳವಡಿಸಲಾಗಿದೆ.

ಇದು ಮಂಗಳೂರಿನಲ್ಲಿ ತುಂಬಾ ಫೇಮಸ್ ಆದ ನ್ರತ್ಯ ಪಿಲಿನಲಿಕೆ.

ಮಾರ್ಗದಲ್ಲಿ ಹೋಗುವ ಯಾವುದೊ ಟ್ಯಾಬ್ಲೋ ಗಳು ಆಗಿರಬಹುದು ಅಥವಾ ಯಾವುದೊ ಒಂದು ಫ್ಯಾಂಕ್ಷನ್ ಕೂಡ ಆಗಿರಬಹುದು.

ಈ ಚಿತ್ರದಲ್ಲಿ ನಮಗೆ ವೈಶಾಲಿ ಬುಕ್ ಅಂಡ್ ಬುಕ್ಸ್ ಅಂಡ್ ಸ್ಟೇಷನರಿ ಎಂಬ ಒಂದು ಅಂಗಡಿ ಕಾಣಿಸುತ್ತಿದೆ ಇಲ್ಲಿ ಬೇರೆ ಬೇರೆ ವಿಧದ ಬುಕ್ಗಳು ಹಾಗು --

ಸಿಮೆಂಟ್ ಅನ್ನು ಹಾಗೆ ಒಣಗಲು ಕೆಳಗಡೆ ಇಂದ ಸಪೋರ್ಟಿಗೆ ವಿವಿಧ ಕಂಬಗಳನ್ನು ನೀಡಿ ನೀಡಿದ್ದಾರೆ ಈ ಕಂಬಗಳನ್ನು --

ಇಡಲಾಗಿದೆ ಇದರ ಮೇಲೆ ಹಳದಿ ಬಣ್ಣದ ಪೈಂಟ್ ನಲ್ಲಿ ಏನೋ ಒಂದು ಬರೆಯಲಾಗಿದೆ ಇದು ಹಿಂದಿನ ಕಾಲದಲ್ಲಿ --

ಆಂಮ್ ಬ್ರಿಟಿಷರ ಕಾಲದಲ್ಲಿ ಬಳಸುತ್ತಿದ್ದ ಫಿರಂಗಿ ಆಗಿದೆ.